ಹೌದ್ರಿ ಹ್ಮ್ ಹ್ಮ್. ಕೆಲ್ಸಾ ಇದ್ರೆ time ಹೋಗ್ತೇತಿ ಬಿಡ್ರಿ ಕೆಲ್ಸಾ ಇರಲಿಕ್ಕಂದ್ರ್ ಏನ್ ಮಾಡುದ್.

ಹೌದ್ರಿ ಆದ್ರೂ ಕೆಲ್ಸಾ ಎಷ್ಟ್ ಕೆಲ್ಸಾ ಮಾಡಿದ್ರು ಮನ್ಯಾಗಿಂದ ಕೆಲ್ಸಾ ಅಂತೂ ಮುಗ್ಯಾಂಗಿಲ್ಲಾ.

ಹಾ ಆಗೇತಿ ಎರಡ್ ವರ್ಷಾ ಅಯಿತ್ರಿ ಈಗ.

ಹೌದ್ರಿ ಹ್ಮ್ ಹ್ಮ್. ಅಂದ್ರೆ ನೀವ್ ಮನಿಯಿಂದಾನೇ ಮಾಡ್ತೀರಿ ಕೆಲ್ಸಾ?

ನಿಮ್ದ ಎಲ್ಲಿರೋದ್ರಿ ಆದ್ office ?

ನಂದದು foreign office ದೇ ಅಮೇರಿಕಾ through ಐತಿ. ನಾನು ಮನೇಲಿ ಕುಂತ್ ಮಾಡ್ತೆನ್ರಿ.

ಮತ್ತ್ ಹೇಳ್ಬೇಕ್ರಿ ನೀವೇ. ಮತ್ತೇನ್ ಕೆಲ್ಸಾ ಮಾನ್ಯ~ ಮಾನ್ಯಂದ ಕೆಲ್ಸಾ ಹೆಂಗ್ ಇರ್ತದ್ರಿ ವಜ್ಜಗ್ತದೇನ?

ಆದ್ ಇದ್ದಿದ್ದೇ ಅಲ್ರೀ.

ಕೆಲಸ್ದವ್ರಿಗೇನ್ ಹಚ್ಕೊಂಡಿರೇನ್ ನೀವೇ ಮಾಡ್ತೀರಿ ಎಲ್ಲಾ ಕೆಲ್ಸಾನು?

ಹೌದ್ರಾ ಹ್ಮ್. ಬಟ್ಟಿ ಮತ್ತ್ ಬಾಂಡೆ ಕೆಲ್ಸ್ ಕದ್ ಹಚ್ಚಬೇಕಲ್ರಿ? ಅದ ಮತ್ತ್ ಹಚ್ಚಿದ್ರ್ ಮತ್ತೊಂದ ಸ್ವಲ್ಪ ಸರಳ ಆಗ್ತದ ನಿಮಗೆ.

ಅದೆಲ್ಲಾ ಹಚ್ಚಿದ್ರ ಮತ್ತ್ ನಮ್ಗ ಕೆಲ್ಸಾ ಮಾಡಾಕಕೋಡಂಗಿಲ್ರಿ ಅದಕ್ಕ್ ಅದನ್ನು ಮಾಡ್ಕೊಂಡ್ ಅದನ್ನು ಮಾಡ್ಕೊಂಡ್ ಹೋಗೋದ್ರಿ.

ಹೌದ್ರಿ ಹ್ಮ್ ವಜ್ಜಾಗ್ತದ ಹಂಗಂದ್ರ. ಎಲ್ಲಾ ಕೆಲ್ಸಾ ನೀವೇ ಮಾಡೋದಂದ್ರ.

ಹೌದ್ರಿ ಹಾ ಸರಿ ಅಯಿತ್ರಿ ನಾ ಮತ್ತ್ ನಿಮಗ ಕ~ ಕರೆ ಮಾಡ್ತೀನಿ.

Hello ಪಂಚು ಎಂತ ಮಾಡ್ತಿದ್ದೀ? Hello ಮಂಜುನಾಥ್ ಸುಮಾರ್ ದಿವ್ಸ ಆದ್ಮೇಲೆ call ಮಾಡ್ತಿದ್ದೀಯಲ್ಲ? ಹಾಗೇನಿಲ್ಲ ಮಾರೆ ಸ್ವಲ್ಪ busy ಇದ್ದೆ ಹಾಗಾಗಿ phone ಮಾಡ್ಲಿಕ್ಕಾಗ್ಲಿಲ್ಲ. ಹಾ ಹೌದಾ, ಚಾ ಆಯ್ತಾ? ಹಾ ಚಾ ಆಯ್ತು ನಿಂದಾಯ್ತಾ? ಹ ನಂದಾಯ್ತು ಈಗಷ್ಟೇ ಆಯ್ತು. ಹೌದ ಎಂತ ತಿಂಡಿ ಮಾಡಿದ್ದು? ತಿಂಡ ಚಪಾತಿ. ಮತ್ತೆ ಅದ್ರೊಟ್ಟಿಗೆ special ? Special ಎಂತ ಇಲ್ಲಾ. ಹೌದಾ? ಆ ಮಧ್ಯಾಹ್ನ ಊಟಕ್ಕೊಗುವ ಆಯ್ತಾ ಪಂಚು ದೇವಸ್ಥಾನದ್ದು ದೇವಸ್ಥಾನಕ್ಕೆ. ಆ ಹಾ ಆಯ್ತು ಹೋಗ್ವ ಆದ್ರೆ ನಾನು ಹನ್ನೆರಡುವರೆ ಮೇಲೆ ಬರ್ತೇನೆ. ನಡ್ಕೊಂಡ್ ಹೋಗ್ವ. ಯಾಕೆ ಮಾರೆ ಸ್ವಲ್ಪ ಬೇಗ ಹೋಗ್ವ ಮಾರೆ ಇಲ್ಲಾದ್ರೇ rush ಆಗ್ತಾದೆ ಅದು. ಇಲ್ಲ ನಂಗೆ ಅದು drawing competition ಉಂಟಲ್ಲ ನಡ್ದು practice ಮಾಡ್ಲಿಕುಂಟು ಅದಿಕ್ಕೆ.

Drawing college day ದಿವ್ಸ. ಹೌದಾ ಮತ್ತೆಯೆಂತೆಲ್ಲ ಉಂಟಂತೆ drawing ಉಂಟಂತ? ಹ drawing ಉಂಟು, singing ಉಂಟು, dance, skit ಎಲ್ಲಾ ಉಂಟು.

ಹ ಸೇರ್ಬೋದು ನೀನು ಸೇರು ಮಾರಾಯ ನೀನೂ ಆ ಇದು MC ಯಲ್ಲೆಲ್ಲಾ ಸೇರ್ಬೋದು ನಿನ್ಗೆ. ಮಾತಾಡುದ್ರಲೆಲ್ಲ ಹುಷಾರಿದ್ದೀಯಲ್ಲ ಸೇರು ಮತ್ತೆ dance ಗೆಸ ಸೇರು ನಾನ್ಸ ಇದ್ದೇನೆ.

ಹ ಆಯ್ತು. ಹ್ಮ್ ಮತ್ತೆ ಇದು dance ಎಂತ ನೀನಿದ್ದೀಯ dance ಅಲ್ಲೆಲ್ಲ? ಆ ನಾನಿದ್ದೇನೆ dance ಅಲ್ಲಿ. ಹೌದು ಸಂಜೆ practice ಗೆ ಹೋಗ್ತೇನೆ dance ಸದ್ದು. ಹೌದಾ. ನೀನ್ಸ ಸೇರ dance ಗೆ. ಅಂದ್ರೆ ನಂಗೆ ಕಾಲು ನೋವುಂಟಾ ನನಗೆ dance ಮಾಡ್ಲಿಕ್ಕೆ ಆಗುವುದಿಲ್ಲ. ಕಾಲ್ ನೋವುಂಟು ಮಾರೆ ಸಾವು ಹಾಗಾಗಿ dance ಮಾಡ್ಲಿಕ್ಕಾಗುದಿಲ್ಲ skit ಎಲ್ಲಾ ಏನಾದ್ರು ಉಂಟ? ಕಾಲ್ ನೋವೆಂದ್ರೆ ನೀನು dance ಅಂದ್ರೆ full dance ಅದೊಂದು around ಬರ್ತದೆ ಅದಿಕ್ಕೆ ಒಂದು ಸೇರು ಮಾರೆ. ನಾಮ್ದೊಂದ್ school ಇದು college ದು team ಆಗ್ತದಲ್ಲ. ನಂಗೆ dance ಮಾಡ್ಲಿಕ್ಕೆ ಬರುವುದಿಲ್ಲ ಕಾಲು ನೋವುಂಟಾ ಹಾಗಾಗಿ ನನಗೆ ಕಾಲು ತುಂಬ ನೋವುಂಟಾ. ಹ್ಮ್ ನೋಡ್ವ ನಾನ್ try ಮಾಡ್ತೇನೆ ಮತ್ತೆ. ಹೆಚ್ಚಂದ್ರೆ ನಾಕ್ ಜನ ಬಂದ್ರೆ ಒಂದ್ round round ಹಾಕಿ ಹೋಗ್ತಾರೆ ಆಗ ನೀನ್ಸ. ಒಂದ್ round ಹಾಕಿ ಹೋಗು dance ಅಲ್ಲಿ ಅಷ್ಟೆ step ಇರುದು. ಹ್ಮ್ ಆಯಿತಾಗದ್ರೆ MC ಕೂಡ ಮಾಡ್ಲಿಕ್ಕುಂಟು ಮಾರೆ ನನ್ಗೆ ಹಾಗಾಗಿ ಕಷ್ಟ ಆಗ್ತದಾಂತ ನಂಗದು dance ಮಾಡುದು. ಇಲ್ಲ ನಿಂದು dance ನಿಂದು MC ಆದ್ಮೇಲೆ ನಾನ್ ಕರೀತಾನೆ

ಆಯ್ತು ಮತ್ತೇ ಇದೆಲ್ಲಾ meeting ಎಲ್ಲ ಉಂಟಂತೆ ಮಾರೆ ಸಾವು parents meeting . ಹೌದೌದು ಉಂಟು ಅದೂ report report ಇದ್ಕೆ sign ಮಾಡಿಸ್ಬೇಕ್. Parents ಅವರತ್ರ compliant ಹೇಳ್ಬೋದು teachers compliant ಹೇಳ್ತಾರೆ ಕೆಲವ್.

ಮತ್ತೇ ಇದು dance ಎಲ್ಲ ನಾನ್ ಬರ್ತೇನೆ ಹಾಗಾದ್ರೆ ಮಾಡ್ಲಿಕ್ಕೆ. ಆ ಬಾ ನಿಂಗೊಂದ್ ಅದ್ ಕಾಲ್ನೋವಲ್ಲ ನಿನ್ಗೆ ಒಂದ್ round ಹಾಕಿ ಹೋಗು ನೀನು. ಹ್ಮ್ ಆಯ್ತು ಮತ್ತೆ drawing price ಎಲ್ಲ ಉಂಟು ನಮ್ಗೆ ಕೊಡ್ತಾರಂತಲ್ಲ price ಎಲ್ಲ. ಹೌದು price ಕೊಡ್ತಾರೆ ಅದು principal ನ ಕಡೆಯಿಂದ price .

Third ಇಲ್ಲ first, second . ಹೌದಾ ಹಾ. ಆ ಮತ್ತೆ ಸಂಜೆ ಎಂತ ಗೊತ್ತುಂಟಾ ಅದೂ ನಮ್ಮದು. college day ಆದ್ಮೇಲೆ ಹ್ಮ್ ಪ್ರಿ ಆ ಯಾರು ಹ್ಮ್ madam ನವರೆಲ್ಲಾ ಇದ್ದಾರಲ್ಲ ಅವರತ್ರ ಒಂದು photo ತೆಗಿಸ್ಕೊಂಡ್ ಹೋಗುವ ಆಯ್ತಾ.

Photo . ತೆಗಿಸ್ಕೊಂಡ್. ಮತ್ತೆ ಅದೂ ನೆನಪಿಗೆ ಅದು ಬೇಕಾಗ್ತಾದಲ್ಲ ಬೇಕಾಗ್ತಾದಲ್ಲ ನಮ್ಗೆ.

ಹಾಗಾಗಿ ನಾವ್ ತಗೋಳ್ವ ಅದೊಂದ್ photo .

ಮತ್ತೇ ಇದು college day ಆದ್ಮೇಲೆ ಸಂಜೆ beach ಗೆ ಹೋಗ್ವ ಪಂಚು. ಹಾ beach ಗೆ ನಾವೂ ನಾವು ಮತ್ತೆ ಇನ್ನು ಕೆಲವ್ ಇದ್ದೇವೆ beach ಗೆ ಹೋಗ್ವ ಬರ್ತೆನ್ ನಾನ್.

ಹ ಆಯ್ತು. ಮತ್ತೆ. bye ಮತ್ತೆ ನಾನು ಮತ್ತೆ ಮಾಡ್ತೇನಾಯ್ತ ನಾನ್ ಸ್ವಲ್ಪ busy ಇದ್ದೇನೆ. ಮತ್ತೆ dance ಗೆ ಸೇರ್ತಿಯಲ್ಲ. ಯಾರು? ನಾನ್ ನಂದಿ ಹೇಳಿದಲ್ಲ ಕಾಲ್ ಸ್ವಲ್ಪ ನೋವುಂಟಂತ ಹೇಳಿದಲ್ಲ. ಅದೆ ಬಾ ಮತ್ತೆ ಮತ್ತೆ ಅದೊಂದು ನೆನ್ಪಿಗೆ ಆಗ್ತದೆ. ಹ ಆಯ್ತು ಬರ್ತೇನೆ ಒಂದ್ ಎರಡು step ಮಾತ್ರ ಮಾಡುದು ಮತ್ತೆ ನಾನ್ ಮಾಡ್ಲಿಕ್ಕೊಗುದಿಲ್ಲ ನನ್ಗೆ ಕಾಲ್. ತುಂಬಾ ನೋವಲ್ಲ ಹಾಗಾಗಿ ಮಾಡ್ಲಿಕ್ಕಾಗುದಿಲ್ಲ. ಆಯ್ತಾಯ್ತು . ಎರಡು step ಗಿಂತ ಜಾಸ್ತಿ ನಿಂಗೆ ಕೊಡುದಿಲ್ಲ ಆಯ್ತಾಯ್ತು. ಹ್ಮ್ ಆಯ್ತು ನಂಗೆ call ಬರ್ತಾ ಉಂಟು ಮತ್ತೆ ಮಾಡ್ತೇನಾಯ್ತ. ಆಯ್ತು bye .

ಹಾ ಹೇಳಿ ತೇಜಸ್ವಿನಿ. ಮತ್ತೆ ವಿಶೇಷ ಎಲ್ಲ ಹೇಗಿದ್ದೀರಿ? ಮತ್ತೆ ತುಂಬಾ ಅಪರೂಪ ತುಂಬಾ time ಆದ್ಮೇಲೆ call ಮಾಡಿದ್ದೀರಿ ನಾನು ಚೆನ್ನಾಗಿದ್ದೀನಿ. ಎಲ್ಲರುಸ ಹಾಗೆ ಹೇಳುದು ಅಲ್ಲ phone ಮಾಡಿದ ಕೂಡ್ಲೆ ಅಪ್ರೂಪ ಅಂತ ನಮಗೇ ಹೇಳುದು. ಹಾ ಹಾ. ಇಲ್ಲ ಅಂದ್ರೆ ಎಂತ ಈಗೆಂತ ಮಾಡುದು ನೀವು ಕೆಲಸವಾ? ಹಾ ನಾನು ಮನೆಯಲ್ಲಿದ್ದೇನೆ ಈಗ exam ಗೆ prepare ಆಗ್ತಾ ಇದ್ದೇನೆ ಅಂದ್ರೆ government exam ಒಂದೆರಡು ಉಂಟಲ್ಲ ಅದಕ್ಕೆ prepare ಆಗ್ತಾ ಇದ್ದೇನೆ. ಹೌದಾ ನಾನುಸ college ಇಂದ ಸಿಕ್ಕಿದ ಕೆಲಸಕ್ಕೆ ಹೋಗ್ಲಿಲ್ಲ ಬೇರೆನೇ ಹುಡುಕಿದ್ದು ಅಂದ್ರೆ college ಇಂದ ಸಿಕ್ಕಿದ್ರೆ ಅಲ್ಲಿ package ಒಳ್ಳೆ ಇದ್ರೂ ಕೂಡ ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಹಾಗೆ ಎಂತಾದ್ರೂ ನಾನೆ ಏನಾದ್ರು ಹುಡುಕಿಕೊಂಡು ಹೋಗಿ ಮಾಡುವ ಅಂತ.

ಬೇರೆ ಯಾರಾದ್ರೂ phone ಮಾಡಿದ್ದಾರಾ college ನಲ್ಲಿ ಇದ್ದವರು. ಆ ಅದೇ get together ಬಗ್ಗೆ ಹೇಳ್ತಿದ್ರು ಇವರೆಲ್ಲ ಅನುಷ್ ನವರೆಲ್ಲ ಹೇಳ್ತಿದ್ರು get together ಮಾಡುವ ಅಂತ. ಹಾ ಮೊನ್ನೆಸ ಎಲ್ಲ ಮಾಡಿದ್ರಲ್ಲ ಎಲ್ಲ ಹಳೆ ಮಕ್ಕಳು ಬಂದು ತಿಂದ್ ಹೋಗಿ ಮಾತಾಡ್ತಿದ್ರು ಅಂತ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ .

ಇಲ್ಲ ಇಲ್ಲ ಹಾಗೆ ನಾನುಸ ಒಮ್ಮೆ ಎನಿಸಿದೆ ಎಲ್ಲರು ಸಿಗುದಾದ್ರೆ ನಂಗೆಸ ಪುರ್ಸೊತ್ತು ಉಂಟು ಈಗ ಹಾಗೆ ಸಿಗ್ಬೋದು ಅಂತ ಹಾಗೆ ಎಲ್ಲಿ ಸಿಗುದು ಅಂತ ಏನಾದ್ರು ಸುದ್ದಿ ಉಂಟ ಅದರ ಬಗ್ಗೆ ಎಲ್ಲಿ ಸಿಗುದು ಎಂತ ವಿಷಯ ಅಂತ. ಇಲ್ಲ college ನ ಹೊರಗಡೆ ಎಲ್ಲಿಯಾದ್ರೂ ಹೀಗೆ ಬೇರೆ trip ತರ ಏನ್ ಹೇಳಿಲ್ಲ ಅವ್ರು ಹೀಗೆ ಹೊರಗಡೆ ಸುತ್ತಿ ಒಂದು college ಗೆಲ್ಲ ಹೋಗಿ ಬರುದು ಅಂತ ಆದ್ರೆ ಶನಿವಾರ, ಆದಿತ್ಯವಾರ ಎಲ್ಲ ಆದ್ರೆ college ಗೆ ಹೋಗಿ ಬರ್ಲಿಕ್ಕೆ ಆಗುದಿಲ್ಲ ಹಾಗೆ.

ಬೇರೆ ಯಾರು free ಇರುದಿಲ್ಲ ಅಲ್ಲಾ ನಡುವೆ ವಾರದ ನಡುವೆ ಎಲ್ಲ free ಇರುದಿಲ್ಲ ಅಲ್ಲ. ಹ್ಮ್ ಹ್ಮ್ ಹೌದೌದು ಅದು ತುಂಬಾ ಕಷ್ಟ ಆಗ್ತದಲ್ಲ ಅಂದ್ರೆ ಹೀಗೆ ವಾರದ ದಿನದಲ್ಲಿ ಅಂದ್ರೆ ತುಂಬಾ ಕಷ್ಟ ಆಗ್ತದೆ ಅಲ್ಲಿಗೆ ಹೋಗ್ಲಿಕ್ಕೆ ಎಲ್ಲ ಹೀಗೆ ಆದಿತ್ಯವಾರ, ಶನಿವಾರ ಅಂತಾದ್ರೆ ನಂಗೆಸ ಸ್ವಲ್ಪ ಎಂತ ಕೆಲಸ ಇಲ್ಲದ ಕಾರಣ ಬರ್ಬೋದು. WhatsApp ಅಲ್ಲಿ ಬೇಕಾದ್ರೆ ಒಮ್ಮೆ ಆ ಒಂದು group ಎಲ್ಲ ಮಾಡಿಸ ಮಾತಾಡ್ಬೋದು, ಆದ್ರೆ ಒಂದು first ಗೆ ಎಲ್ಲರು ಮಾಡ್ತಾರೆ message ಮತ್ತೆ ಯಾರು ಕೂಡ ಅದರಲ್ಲಿ ಅಷ್ಟು ಇದಿರುದಿಲ್ಲ ಅಲ್ಲ ಹಾಗೆ. ಅದು ಹೌದು ಅದು ಎಲ್ಲ ತುಂಬಾ ಸಿಕ್ಕಿ ಎಲ್ಲ. ಅಂತದ್ದು ಸಾವಿರ group ಉಂಟು ಈಗ ಒಬ್ಬರುಸ message ಮಾಡುದಿಲ್ಲ ಅದ್ರಲ್ಲಿ.

ಅಂದ್ರೆ college ಮಾತ್ರ ಒಂದು ಭಯಂಕರ ದಿನ ಅದು ಅದು ವಾಪಾಸ್ ಸಿಗುದು ಕಷ್ಟ ಉಂಟು ಇನ್ನು. ಅದು ಹೌದು ಅದು. ವಾರದ last ಗೆ ಆದ್ರೆ ನಿಮ್ಗೆ ಕೂಡ ಬರ್ಲಿಕ್ಕೆ ಆಗ್ತದಲ್ಲ . ಹಾ ಬರ್ಲಿಕ್ಕೆ ಆಗ್ತದೆ ಖಂಡಿತ ಖಂಡಿತ ನಾನ್ಸ ಕಾಯ್ತಾ ಇದ್ದೇನೆ ಒಮ್ಮೆ ಎಲ್ಲರು ಸಿಕ್ಕಿದ್ರೆ ಒಮ್ಮೆ ಆವತ್ತಿನಾಗೆ ಗಮ್ಮತ್ ಮಾಡ್ಬೋದಲ್ಲ. ಹೌದೌದೌದು ಅದೇ ಒಂದು ಮಧ್ಯಾಹ್ನ ಹಾಗೆ ಸಿಕ್ಕಿ ಮತ್ತೆ ಸಂಜೆ ಹೋಗ್ಬೋದಲ್ಲ . ಹ ನಾವೊಮ್ಮೆ ಆವತ್ತೆಲ್ಲ ಮೊದಲು ಹೋಗ್ತಿದ್ದ ಜಾಗಿಗೆಲ್ಲ ಒಮ್ಮೆ ಹೋಗಿ ಬರ್ಬೋದು ಊಟ ಮಾಡ್ಲಿಕ್ಕೆ ಹೋಗ್ತಿದ್ದೆ ಅಲ್ಲಿ ಗಂಜಿ ಊಟಕ್ಕೆಲ್ಲ ಹೋಗ್ತಿದ್ದೆವಲ್ಲ hotel ಮಧ್ಯಾಹ್ನ ಅಲ್ಲಿ ಎಲ್ಲ ಹೋಗ್ಬೋದು. ನಾನು ಹೇಳ್ತೇನೆ ಇವರತ್ರ ಎಲ್ಲ ಹೇಳ್ತೇನೆ ಯಾರೆಲ್ಲ ಬರ್ತಾರೆ, ಎಲ್ಲ ಒಂದೊಂದು ಕಡೆ ಇದ್ದಾರಲ್ಲ so ನಾನು ಎಲ್ಲರತ್ರ ಹೇಳಿ ಆ ದಿನ ನಿಮ್ಗೆ ಹೇಳ್ತೇನೆ call ಮಾಡಿ. ಒಮ್ಮೆ ಖುಷಿ ಆಗ್ಬೋದು ಎಲ್ಲರಿಗೆಸ ಎಲ್ಲಾರು ಬಂದಾರಲ್ಲ. ಅಂದ್ರೆ ಎಲ್ಲರು ಸಿಗ್ಲಿಕ್ಕೆ ಇಲ್ಲ ಹೆಚ್ಚಿನವರು ಸಿಗಬೋದು ಕೆಲವರೆಲ್ಲ ಈ Bengaluru ಆ ಕಡೆ ಎಲ್ಲ ಹಾಗೆ. ಹಾ ಹಾ ಹಾ ಕೆಲವರಿಗೆ ಅಂದ್ರೆ ಎಲ್ಲರಿಗೆಸ ಆದಿತ್ಯವಾರ ಶನಿವಾರ ರಜೆ ಅಲ್ವಾ ಅಂತ ಕೆಲವರಿಗೆ ಎಲ್ಲ ನಡು ನಡುವಿನಲ್ಲಿ ವಾರದಲ್ಲಿ ರಜೆ ಇರುವವರು ಇದ್ದಾರೆ ಸೋಮವಾರ ಎಲ್ಲ. ಊರಲ್ಲಿ ಇರ್ಬೇಕಲ್ಲ ಅದು ಸಮಸ್ಯೆ. ಹೊ ಅದುಸ ಒಂದ್ ಸಮಸ್ಯೆ ಅಲ್ಲ ಹೌದು ಹೆಚ್ಚಿನವರೆಲ್ಲ ಅಲ್ಲೇ Foreign ಅಲ್ಲಿಸ ಇದ್ದಾರೆ ಕೆಲವರು. ಹಾ ಹೌದೌದು ನಾನು ನಿಮಗೆ ಸಂಜೆ ಎಲ್ಲರತ್ರನು ಒಮ್ಮೆ ಮಾತಾಡಿ ನಿಮ್ಗೆ ಹೇಳ್ತೇನೆ ನಾಳೆ ಅಷ್ಟ್ರಲ್ಲಿ ಹೇಳ್ತೇನೆ ಆಯ್ತಾ.

ಮತ್ತೆ ನಿಮ್ಗೆ ಹೇಳ್ತೇನೆ ನಾನ್ call ಅಲ್ಲಿ.

ಸರಿ ಹಾಗದ್ರೆ ಸಿಗುವ ಇನ್ನೊಂದ್ಸಲ ಆಯ್ತಾ.

ಹಾ ಏನಿಲ್ಲ ಮರ್ರೆ ಮನೆ ಕೆಲ್ಸ.

ಹಾ ಊಟ ಆಯ್ತ್ ರೀ ನಿಮ್ದ್ ಆಯ್ತಾ ಊಟ?

ಇವತ್ತಾ ಇದು ಅಹ್ ಅಲ್ಸನ್ದೆ ಸುಕ್ಕ ಮತ್ತೆ ಬೇಳೆ ಸಾರು ನಿಮಗೆ ಎಂತ?

ಹಾ ತುಂಬಾ tasty ಆಗಿರ್ತದೆ ಮರ್ರೆ.

ಆಹ್ next ಬ~ next ಬರುವಾಗ ಹಿಡ್ಕೊಂಡ್ ಬನ್ನಿ.

ಮತ್ತೆ ಇದು ಯಾವ್ ಕಡೆ ಹೋಗಿದ್ರಿ? ನಾನ್ ಹೋಗಿಲ್ಲಪ್ಪ ಎಲ್ಲಿ ಹೋಗ್ಬೇಕ್ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಯಾವ್ ಕಡೆ ಹೋಗುದ್ ಅಂತ. ಆಹ್ ಮತ್ತೆ ವಿಷಯ.

ಎಂತ ಇಲ್ಲ ಎಲ್ಲಿಗೆ ಏನಾದ್ರು ಹೋಗಿದ್ರಾ ಕೇಳುವ ಅಂತ phone ಕೇಳಿದೆ. ನಾನು zoo ಗೆ ಹೋಗುವಂತಿದ್ದೇನಪ್ಪ.

ಆಹ್ ಹೌದು ನಾಲ್ದು ಹೋಗಿ ಬರೋಣ ಒಂದ್ ಸಲ zoo ಗೆ. ಹಾ ಹೋಗುವ ನಾನು ಬರ್ತೇನೆ ಹೇಗೆ ಉಂಟು zoo ಏನೆಲ್ಲ ಅಂದ್ರೆ ಯಾವ ಪ್ರಾಣಿಗಳೆಲ್ಲ ಇದಾವೆ ಅಲ್ಲಿ? Zoo ಆ ಅಯ್ಯೋ zoo ಅಂದ್ರೆ ಎಲ್ಲ ಪ್ರಾಣಿಗಳು ಉಂಟಪ್ಪಾ ಯಾವ್ದ್ ನಮ್ ಇದ್ರಲ್ಲಿ ನಾನ್ ಬಿಟ್ಟು ಮತ್ತೆ ಎಲ್ಲ ಪ್ರಾಣಿಗಳು ಉಂಟು.

ಮತ್ತೆ ಹಾಗದ್ರೆ ಯಾವದೆಲ್ಲಾ ಉಂಟಾ?

ಹುಲಿ ಅಂತೇ ಚಿರತೆ ಅಂತೇ.

ಮುಜ್ಜು ಅಂತೇ ಮುಜ್ಜು same ನನ್ ತರಾನೇ ಇತ್ತು ನೋಡಕ್ಕೆ ಗೊತ್ತಾ.

Same ನನ್ ತರಾನೇ ಇಲ್ಲ ನಾನ್ ಅನ್ಕೊಂಡೆ ಅಯ್ಯೋ ನಂದೇ xerox ಅಲ್ಲಿ ಹೋಯ್ತ್.

ನನ್ ತರಾನೇ ಉಂಟು ಅದು ನೋಡ್ಲಿಕ್ಕೆ ನೋಡ್ಲಿಕ್ಕೆ ನನ್ ತರನೇ ಉಂಟ್ ಅದು.